ಇಲ್ಲಿ ಚಿಕ್ಕದಾದ ಫೇಯ್ಲ್ಡ್ ಕಾಣಿಸುತ್ತಿದೆ ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದೆ ಇಲ್ಲಿ ಹುಡುಗರು ಆಡುತಿದ್ದಾರೆ.

ಇಲ್ಲಿ ಹೂವುನ ಮಾರ್ಕೆಟ್ ಕಾಣಿಸುತ್ತಿದೆ ಜನಗಳು ಕಾಣಿಸುತ್ತಿದ್ದಾರೆ.

ಇಲ್ಲಿ ಯೂನಿಯನ್ ಬ್ಯಾಂಕ್ ಕಾಣಿಸುತ್ತಿದೆ ಇಬ್ಬರು ಗಂಡಸರು ನಿಂತಿದ್ದಾರೆ.ಕಂಬಿಗಳು ಕಾಣಿಸುತ್ತಿವೆ .

ಇಲ್ಲಿ ಇಲ್ಲಿ ಬಿಲ್ಡಿಂಗಳು ಕಾಣಿಸುತ್ತಿವೆ ಸುತ್ತಲು ಗಿಡಮರಗಳು ಕಾಣಿಸುತಿದೆ ದೂರದಲ್ಲಿ ಲೈಟ್ ಕಂಬ ಕಾಣಿಸಿತು ಇದೆ ಒಂದು ದಾರಿ ಕಾ ನಿಸುತ್ತಿದೆ.